ಅಲ್ಲಿ ಆಟೋ ಗಳನ್ನು ನಿಲ್ಲಿಸಿಕೊಂಡು ಆಟೋ ರೀಕ್ಷಕರು ಕಾಯುತ್ತಾ ಇರುತ್ತಾರೆ ಬರುವರಿಗೆ.

ಈ ಫ್ಲಾಗ್ ನಮ್ಮ ಭಾರತಕ್ಕೆ ಹೆಮ್ಮೆ ಕೊಡುವಂತದ್ದು ಇದನ್ನ ಗಣರಾಜ್ಯೋತ್ಸವದ ದಿನ ಎಲ್ಲಾ ಶಾಲೆಗಳಲ್ಲಿ --

ಇದು ಒಂದು ಪ್ರಶಾಂತವಾದ ಅಂತಹ ಸ್ಥಳ ಇಲ್ಲಿ ಕುತ್ಕೊಂಡು ಆರಾಮಾಗಿ ಇಲ್ಲಿನ ರಿಲಾಕ್ಸ್ ಆಗ್ಬಹುದು.

ಇಲ್ಲಿ ಒಂದು ಗದೆ ಇದೆ ಆಂಜನೇಯ ಗದೆ ಅಂತಾ ಹೇಳತಾರೆ ಮತ್ ಇದು ಚನಾಗಿರು ಮತ್ತೆ ಎಲ್ಲಾ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ.

ಇದು ಒಂದು ಗಣಪತಿಯ ವಿಗ್ರಹ ಇದು ನೋಡಲು ತುಂಬಾ ಡಿಫರೆಂಟ್‌ ಆಗಿ ಇದೆ ಗಣಪನನ್ನು ಪ್ರತಿಯೊಬ್ಬರು ಇಷ್ಟ ಪಟ್ಟು--

ಇದು ಒಂದು ಹೋಟೆಲ್ ನೃಪತುಂಗ ಅಂತ ನೋಡಲು ತುಂಬಾ ದೊಡ್ಡದಾಗಿದೆ . ಇಲಿ ತುಂಬಾ ಕೆಲಸಗಾರ ರಿದ್ದಾರೆ .

ಇದು ರೀ ಜಿಮ್‌ ಮಾಡುವಂತಹ ಜಾಗ ಇದಕ್ಕೆ ಸುಮಾರು ಜನ ಹೋಗ್ತಾರೆ ವರ್ಕ್‌ಔಟ್‌ ಮಾಡೋದಕ್ಕೆ ಆದ್ರೆ ಇದು ಒಂದು--